ಇವುಗಳು ಆಟಿಕೆ ಸಾಮಾನು ಎಂದು ಹೇಳಬಹುದು ಈ ಆಟಿಕೆ ಸಾಮಾನು ನೋಡಲು ತುಂಬ ಸುಂದರವಾಗಿವೆ ಈ ಆಟಿಕೆ ಸಾಮಾನುಗಳು ಆರ್ ಇವೆ.

ಹಾಗೆ ಈ ಶೆಡ್ಡಿನ ಸುತ್ತಲೂ ಕಲ್ಲಿನ ಕಂಬವನ್ನು ಕಟ್ಟಿದ್ದಾರೆ.

ಈ ಕಾರಿನ ಪಕ್ಕ ಕಂಬಗಳು ಇದ್ದಾವೆ ಆ ಕಂಬಗಳ ಬಣ್ಣ ನೀಲಿ ಬಣ್ಣದ ಆಕರದಲ್ಲಿದೆ.

ಇದು ಒಂದು ದೇವಸ್ಥಾನದ ಗೋಪುರವಾಗಿದೆ ಈ ಗೋಪುರವು ರೆಡ್ ಮತ್ತು ಗೋಲ್ಡನ್ ಆಕಾರದಲ್ಲಿದೆ.

ಹಾಗೆ ಇದರ ಸುತ್ತಲೂ ದೊಡ್ಡ ದೊಡ್ಡದಾದ ಮರಗಳನ್ನು ಕಾಣಬಹುದು ಹಾಗೆಯೇ ದೂರದಲ್ಲಿ ಒಂದು ವಿದ್ಯುತ್ ಕಂಬವನ್ನು ನೋಡಬಹುದು.

ಇದು ಒಂದು ದೊಡ್ಡದಾದ ಊರು ಎಂದು ಹೇಳಬಹುದು ಅಥವಾ ಗುಡ್ಡ ಕಾಣುತ್ತಿದೆ ಎಂದು ಹೇಳಬಹುದು.

ಈ ಸುಂದರ ಅಂಗಡಿಯಲ್ಲಿ ದೊಡ್ಡ ದೊಡ್ಡದಾದ ಬ್ಯಾನರ್ ಗಳನು ಹಾಕಿದ್ದಾರೆ ಹಾಗೆ ಮುಂದುಗಡೆ ಬಲೂನ್ ಅನ್ನು ಕಟ್ಟಿದ್ದಾರೆ ಈ ಅಂಗಡಿಯಲ್ಲಿ ಲೈಟಿಂಗ್ಸ್ ನ ವ್ಯವಸ್ಥೆ ಇದೆ.

ಹಳದಿ ಮನೆಯ ಮುಂದೆ ಎರಡು ಟೇಬಲ್ ಗಳನ್ನು ಇಟ್ಟಿದ್ದಾರೆ ಹಾಗೆ ನಾವು ಇಲ್ಲಿ ನಾಲ್ಕು ರೀತಿಯಾದ ಚೇರ್ಗಳನ್ನು ಕಾಣಬಹುದು.

ಆ ಮಿಷನ್ ನೋಡಲು ಬ್ಲಾಕ್ ಕಲರ್ ನಲಿ ಇದಿವೆ.

ಹಾಗೆ ಈ ಕಾಲೇಜು ನೋಡಲು ತುಂಬ ಸುಂದರವಾಗಿದೆ ಈ ಕಾಲೇಜಿನ ಬಾಜು ಒಂದು ದೊಡ್ಡ ಮರವಿದೆ.

ಇದರ ಹಿಂದುಗಡೆ ಎರಡು ಸಣ್ಣ ಪುಟ್ಟ ಮರಗಳಿದ್ದಾವೆ ಇದರ ಸುತ್ತಲೂ ಕಾಂಪೌಂಡ್ ಇನ ವ್ಯವಸ್ಥೆ ಇದೆ.

ಈ ಸೀರೆಯು ಒಂದು ಸುಂದರವಾದ ರೂಮಿನಲ್ಲಿ ಇದೆ ಎಂದು ಹೇಳಬಹುದು ಈ ಸೀರಿಯನ್ನು ಮಹಿಳೆಯರು ಬಳಸುತ್ತಿದ್ದಾರೆ.

ಹಾಗೇ ಇದರ ಮುಂದೆ ಒಂದು ದೊಡ್ಡ ಗಿಡ ಮರಗಳನ್ನು ಕಾಣಬಹುದು ಇದರ ಸುತ್ತಲು ಗಿಡಮರಗಳನ್ನು ನೋಡಬಹುದು.

ಇದರಲ್ಲಿ ನಾವು ಗಣೇಶನ ಪೋಟೋ ವನ್ನು ಕಾಣಬಹುದು.

ವ್ಯಕ್ತಿಗಳ ಬಾಜು ಒಂದು ವಿದ್ಯುತ್ ಬೋರ್ಡ್ ಇದೆ ಆ ವಿದ್ಯುತಿನ ಬೋರ್ಡಿ ನ ಮೇಲೆ ಚಾರ್ಜಿಂಗ್ ವೈರ್ ಇಟ್ಟು ಮೊಬೈಲ್ ಚಾರ್ಜ್ ಅನ್ನು ಇಟ್ಟಿದ್ದಾರೆ.

ಹಾಗೆ ಇದರ ಸುತ್ತಲೂ ಒಳ್ಳೆ ಒಳ್ಳೆ ಆಕಾರದ ಡಿಸೈನ್ ಗಳನ್ನು ಇಟ್ಟಿದ್ದಾರೆ.

ಇದು ಒಂದು ದೊಡ್ಡದಾದ ಗುಡ್ಡದ ಕಲ್ಲು ಎಂದು ಹೇಳಬಹುದು ಈ ಕಲ್ಲಿನ ಮೇಲೆ ಜೈ ಶ್ರೀ ರಾಮ್ ಬಾವುಟವನ್ನು ಹಾರಿಸಿದ್ದಾರೆ ಹಾಗೆ ಗುಡ್ಡದ ಮೇಲೆ ಜೈ ಶ್ರೀರಾಮ್ ಎಂದು ಬರೆದಿದ್ದಾರೆ.

ಇದರಲ್ಲಿ ಎರಡು ರೀತಿಯ ವಿಂಡೋಸ್ ಕಿಡಕಿಗಳನ್ನು ಇಟ್ಟಿದ್ದಾರೆ.

ಇದು ಒಂದು ಸೋಫಾ ಸೆಟ್ ರೂಮ್ ಆಗಿದೆ ಹಾಲಿನಲ್ಲಿ.

ಪಾರ್ಕಿನ ಮುಂಭಾಗದಲ್ಲಿ ಒಂದು ಸಿಂಹ ಇದೆ ಈ ಸಿಂಹವನ್ನು ಒಬ್ಬ ವ್ಯಕ್ತಿ ನಿಂತುಕೊಂಡು ನೋಡುತ್ತಿದ್ದಾನೆ.

ಈ ಪಾರ್ಕಿನ ಸುತ್ತಮುತ್ತಲು ಕಾಂಪೌಂಡಿನ ವ್ಯವಸ್ಥೆ ಇದೆ.

ಹಾಗೆ ಇದರಲ್ಲಿ ದೊಡ್ಡದಾದ ಬ್ಲಾಕ್ ಕಲರಿನ ಬ್ಲಾಕ್ ಶೀಟನ್ನು ಕಾಣಬಹುದು.

ಹೊರಗಡೆ ಸಣ್ಣ ಪುಟ್ಟ ಗಿಡಗಳನ್ನು ಕಾಣಬಹುದು.